ಉಹ್ಹ್ ಆ ಕಡೆ ಎಲ್ಲಾ ಮೈಕ್ ನಮ್ ಊರ್ ಕಡಿಗೆ ನಮ್ಗ್ ಬೆಳೆನೆ ಇಲ್ಲಾ ಯಡಗೈ ಮ್ ಗದ್ದೆ ಹಚ್ ಕುಂತಾರ್ ನೋಡ್ರಿ ಜಾಸ್ತಿ ಬೆಳೆನೆ ಎಲ್ಲಾ ನಮ್ಗ.

ಬೇಕ್ರಿ ಐಟಂ ಇಷ್ಟ ಆಗಲ್ಲಮ್ಮಾ ರೊಟ್ಟಿ ಪಲ್ಯ ಹಾಲು ಮೊಸರು--

ನಾವು ಹೋಗಿಲ್ಲ ಅಷ್ಟೇ ನಡಕಂತೀವಿ ಬೇಡ್ಕಂತೀವಿ ಸಕ್ಕರೆ ಓದಿಸ್ತಿವಿ ಇವೆಲ್ಲ ಮಾಡ್ತಿವಿ ಅಂದ್ರೆ ಬಹಳ ಇದ್ ಮಾಡಲ್ಲ. ಒಯ್ಥಿವಿ ದೇವ್ರನ್ನ ಬಿಟ್ಟಿಲ್ಲ.